ನಾಯಿಗಳು ಓಡಾಡ್ತಗಳವೇ ಇಲ್ಲಿ. ಯಾರೋ ಒಬ್ರು ನಿಂತವರೇ ಒಂದ್ ಗಂಡು ಒಂದ್ ಹೆಣ್ಣು--

ಎಲ್ಲ ಡಾನ್ಸ್ ಗೀನ್ಸ್ ಮಾಡ್ಕೊಂಡು ಆಕ್ಟ್ ಆಕ್ಟಿವಿಟೀಸ್ ಮಾಡಬೋದು ಚನ್ನಾಗಿನೆ.

ಯಾವನೋ ಈಥರ ಬಣ್ಣ ಹಾಕೊಳೋ ಕ್ಯಾಮೆರಾ ವಿಚಿತ್ರವಾದ ಮೂದೇವಿಗಳು.

ಎಲ್ಲಾ ಕೆಲಸ ಮಾಡ್ತೀನಿ ನೀರ್ಗೀ-ರ್ ಹಾಕಿ ಚೆನಾಗಿ ಎಲ್ಲ ಪಾರ್ಕ್ ಥರ ಮಾಡಬೋದಾಗಿತ್ತು.